ಇದು ಎಲ್ಲ ಗುಲಾಬಿ ಹೂಗಳು ಹಾ ಹ್ಮ್ಮ್ಮ್ ಆ ಹೂ ದೇವರ್ ಪೂಜೆಗೆ ಡೆಕೋರೇಷನ್ ಗಳಿಗೆ ಎಲ್ಲದಕ್ಕೂ ಇವಾಗ ಬೆಲೆ ಜಾಸ್ತಿ ಅದನ್ನೇ ಬೆಳಿತಾ ಇರೋದ್ರಿಂದ ಆ ಜಾಸ್ತಿ ಅದು ಉಪಯೋಗ ಆಗುತ್ತೆ.

ಇದು ಮಸೀದಿ ಇದ್ರಲ್ಲಿ ನಮ್ಮ ಮುಸ್ಲಿಮ್ಸ್ ಎಲ್ಲ ಹೋಗಿ ನಮಾಸ್ ಮಾಡಿ ಬರ್ತಾರೆ.

ಮೇನ್ ರೋಡು ತುಂಬಾ ಚನ್ನಾಗಿದೆ ಸಾಯಂಕಾಲ ಟೈಮು ಸೂರ್ಯ ಮುಳಾಗ್ತಾ ಇರೋದ್ರಿಂದ ಅದೊಂದ್ ಥರ ಚನಾಗೆ ಕಾಣುಸ್ತಾ ಇದೆ.

ಇದು ಒಂದು ಟವರು ಹ್ಮ್ಮ್ ದೊಡ್ ಗಡಿಯಾರ ಥರ ಕಾಣುಸ್ತ ಇದೆ. ಇದು ಆದ್ರೂ ಚನ್ನಾಗ್ ಇದೆ ಗಿಡ ಮರಗಳ್ ಎಲ್ಲ ಸುತ್ತ ಮುತ್ತ ಎಲ್ಲ ಚನ್ನಾಗ್ ಬೆಳ್ಸಿದಾರೆ ಚನಾಗ್ ನೋಡ್ಕೊಂಡ್ ಇದ್ದಾರೆ .ಇಲ್ಲಿ ನಾವ್ ಬಂದು ಫೋಟೋ ಗಿಟೊ ತಗೋಬೋದು.